ಗಿಡಗಳಿಗೆ ಅವಸ್ಥಿಯನ್ನ ಹಾಕುತಾಯಿದರೆ ಒಂದು ಡ ಬ್ಬದಲ್ಲಿ ಅವಸ್ಥಿಯನ್ನ ಇಟ್ಟುಕೊಂಡಿದನೆ ಇವನೆ ಎಲ್ಲದಕ್ಕೂ ಅವಸ್ಥಿಯನ್ನ ಹಚ್ಚುಕೊಂಡು ಬರುತ ಇದನೆ ದಬ್ಬದಲ್ಲಿ ಗಿಡಗಳು ಬಂದಿದವೆ.

ಮತ್ತೆ ವಾಟರ್ ಬಾಟಲಿ ಜ್ಯೂಸು ಬಾಟಲಿ ಎಲ್ಲ ಬಾಟಲಿ ಎಲ್ಲ ಇಟ್ಟಿಧಾರೆ ಮತ್ತೆ ಕಬೋರ್ಡ್ ಅಲ್ಲಿ ಎಲ್ಲ ತರದ ಐಟೆಮ್ಗಳು ಜೋಡ್ಸಿ ಇಟ್ಟಿದ್ದಾರೆ ಕೂಡ

ಎಲ್ಲಾ ತರಹದ ಹೂ ಗಳು ಮಾರ್ಕೆಟ್ ಲ್ಲಿ ಸೇಲ್ ಮಾಡುತ್ತಾರೆ. ಒಬ್ಬ ವ್ಯಕ್ತಿಯ ಕಾಲು ಕಾಣಿಸ್ತಾ ಇದೆ ಕೆಲವು ಹೂ ಗಳು ಹಾಗೆ ಬಿದ್ದಿದ್ದಾವೆ ಕೂಡಾ --

ಆಮೇಲೆ ಲೈಟ್ ಕಂಬ ಕೂಡಾ ಇದೆ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುತ್ತಾ ಇದ್ದಾರೆ. ಇಲ್ಲಿ ಫುಟ್ಪಾತ್ ರೋಡ್ ಕಾಣಿಸುತ್ತಿದೆ ಸುತ್ತ ಫ್ಲವರ್ ಗಿಡಗಳು ಗಾರ್ಡನ್ ಬೆಳೆಸೋದ್ದೆಲ್ಲಾ ಬೆಳೆಸಿದ್ದಾರ.

ಇಲ್ಲಿ ಫೈಲ್ ಗಳನ್ನು ಸ್ಟೋರ್ ಮಾಡಿದ್ದಾರೆ ಎಲ್ಲಾ ಫೈಲ್ ಗಳನ್ನು ಜೋಡಿಸಿ ಹಿಂದಗಡೆ ಸಜ್ಜಾ ಮೇಲೆ ಇಟ್ಟಿದ್ದಾರೆ.

ಮೆಣಸಿನಕಾಯಿ ಎಲ್ಲವನ್ನು ಗುಡ್ಡೆ ಹಾಕಿ ಆರಿಸಿಕೊಂಡು ಕೂತಿದ್ದಾರೆ ಕೂಡಾ --

ಇಲ್ಲಿ ಒಂದು ರೋಡ್ ಇದೆ ರೋಡ್ ಮಧ್ಯದಲ್ಲಿ ಕಾರು ನಿಂತಿದೆ ಮತ್ತೆ ಜನಗಳೆಲ್ಲಾ ನಿಂತಿದ್ದಾರೆ ಫೂಟ್ಪಾಥ್ ಮೇಲೆ ಅಂಗಡಿಗಳನ್ನೆಲ್ಲಾ ಹಾಕಿದ್ದಾರೆ.

ತುಂಬಿದ್ದಾರೆ ಎಲ್ಲಾ ಆಲೂಗಡ್ಡೆಗಳು ಮಣ್ಣು ಎಲ್ಲಾ ಆಹ್ ಆಲೂಗಡ್ಡೆಗಳಲ್ಲೂ ಮಣ್ಣು ಮೇತ್ ಕೊಂಡಿದೆ. ಎಲ್ಲಾ ಕಪ್ಪಾಗಿದೆ ಎಷ್ಟ್ ದಪ್ಪಾಗಿದೆ ಒಂದೊಂದ್ ಆಲೂಗಡ್ಡೆ ಕೂಡಾ.

ಇಲ್ಲೊಂದು ಬಸ್ ಸ್ಟಾಂಡ್ ಇದೆ ಈ ಒಂದು ಬಸ್ ಸ್ಟಾಂಡ್ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಇಲ್ಲಿ ಮತ್ತೆ ಒಂದು ಬಸ್ ಕೂಡಾ ಕಾಣಿಸ್ತಾ ಇದೆ ಫುಲ್ ಬಸ್ ಸ್ಟಾಂಡ್ ಕಾಂಪೌಂಡ್ ಇದೆ .